ಇದು ಸ್ಕೂಲ್ ತರ ಕಣಿಸ್ತಾ ಇದೆ ಇಲ್ಲಿ ಆ ಫೋರ್ಟೀನ್ ಟ್ರೀಸ್ ಇದೆ ಒಂದು ಆಟೋ ಇದೆ ಒಂದು ಗೇಟ್ ಇದೆ ಅ- ಒಂದು ಬೈಕ್ ಅಲ್ಲಿ ಒಬ್ಬರು ವೋಮೆನ್ ಒಬ್ಬರು ಮೆನ್ ಇದರೆ.

ಮತ್ತೆ ಇಲ್ಲಿ ಫೋರ್ ಪಿಲ್ಲರ್ ಕೊಟ್ಟಿದ್ದಾರೆ ಪೆಟ್ರೋಲ್ ಬಂಕಿಗೆ. ಇಲ್ಲಿ ಒಂದು ಸ್ಕೂಟಿ ಇದೆ ಎರಡ ಬೈಕ್ ಇದೆ.

ಆ ಹಾಗೆಯೇ ಆ ಎಯಿಟ್ ಬ್ಯಾರಿಗೇಟ್ಸ್ ಇದೆ ಮತ್ತೆ ಸ್ಟ್ರೀಟ್ ಲೈಟ್ಸ್ ಫೋರ್ ಇದೆ.

ಹಾಗೆ ಪಕ್ಕದ ಮನೆಲ್ಲಿ ತೂ --

ಸ್ಕೂಲ್ನಲ್ಲಿ ಡೆಕೋರೇಷನ್ ಮಾಡ್ತಾ ಇದಾರೆ ಅಂತರಾ ಅನ್ನಿಸ್ತಾ ಇದೆ. ಇಲ್ಲಿ ತ್ರೀ ತ್ರೀ ಬಲ್ಲೋನ್ಸ್ ಅಂದರೆ ಟೋಟಲ್ ಸಿಕ್ಸಟೀನ್ ಬಲ್ಲೋನ್ಸ್ ಇದೆ ಫೋರ್ ಬೆಂಚೆಸ್ ಇದೆ ಆ ಮತ್ತೆ ಈ ಕಡೆ ಫೋರ್ ಬೆಂಚೆಸ್ ಇದೆ.

ಇದು ಒಂದು ರೈಲವೇ ಸ್ಟೇಷನ್ ಇರೂ ತರಹ ಕಾಣಸ್ತಾ ಇದೆ ಇಲ್ಲಿ ಒಂದು ಟ್ರೈನ್ ಇದೆ ಎರೆಡು ಬೋರ್ಡ್ ಇದೆ ಮತ್ತೆ ಒಂದು ಸ್ಟೇಷನ್ ಇದೆ ಮತ್ತೆ.

ರೈಲ್ವೆ ಸ್ಟೇಷನ್ ತರ ಕಾಣ್ಸ್ತಇದೆ ಆ ಟ್ರೈನ್ಗೆ ನೈನ್ ಟು ಟೆನ್ ವಿಂಡೋಸ್ ಇದೆ ವಿಂಡೋಸ್ ಎಲ್ಲಾ ಕ್ಲೋಸ್ ಆಗಿದೆ.

ಹ್ಹ್ ಒಂದು ಬಿಗ್ ಟ್ರೀ ಇದೆ. ಮತ್ತೆ ಇದಕ್ಕೆ ಆ ಥರ್ಟಿ ರೂಮ್ಸ್ ಇದೆ. ಹ್ಹಾ ಫೋಟಿಫೈವ್ ವಿಂಡೋಸ್ ಇದೆ ಹಾಗೆ ಗ್ರೀನ್ ಫುಲ್ ಗ್ರಾಸ್ ಆಗಿದೆ.

ಇದು ರೈಲ್ವೆ ಸ್ಟೇಷನ್ ಥರಾ ಕಾಣಿಸ್ತಾ ಇದೆ. ಒಂದು ಟ್ರೈನ್ ಇದೆ ಮತ್ತೆ ರೈಲ್ವೆ ಹಳಿನಲ್ಲಿ ಆ ಏಟ್ ಟು ಟೆನ್ ಆ ಸ್ಟ್ರೈಕ್ಸ್ ಇದೆ.

ಸ್ಕೂಲ್ ಫಂಕ್ಷನ್ ತರ ಕಾಣಸ್ತಾ ಇದೆ ಇಲ್ಲಿ ಅಲ್ಮೊಸ್ಟ್ ಆ-ಫಿಫ್ಟಿ ಮೆಂಬರ್ಸ್ ಚಿಲ್ಡ್ರೆನ್ಸ್ ಕೂತಿದಾರೆ.

ಇದು ಒಂದು ಸ್ಕೂಲ್ ತರ ಕಾಣಿಸ್ತಾ ಇದೆ ಸಿ ಎಸ್ ಐ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ ಟ್ವೇಲ್ ರೂಮ್ಸ್ ಕಾಣಿಸ್ತಾ ಇದೆ .

ಟುವೆಲ್ವ್ ವಿಂಡೋಸ್ ಕಾಣಿಸ್ತಾ ಇದೆ ಮತ್ತು ಆ ಫೋರ್ ಟು ಫೈವ್ ಟ್ರೀಸ್ ಕಾಣಿಸ್ತಾ ಇದೆ ಆ ಪೂರ್ತಿ ಎಲ್ಲ ಲೀಫ್ಸ್ ಎಲ್ಲ ಗ್ರೀನ್ ಆಗಿದೆ ಮತ್ತೆ ಸ್ಕೈ ಪೊ ಸ್ಕೈ ಪೂರಾ ಸ್ಕೈ ಬ್ಲೂ ಕಲರ್ನಲ್ಲಿ ಇದೆ.

ಇಲ್ಲಿ ಒಂದು ಸ್ಕೂಲ್ ಥರ ಕಾಣಿಸ್ತಾ ಇದೆ ಒನ್ ಟೂ ಥ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ವಿಂಡೋಸ್ ಕಾಣಿಸ್ತಾ ಇದೆ ಒಂದು ಸ್ಕೂಟಿ ಕಾಣಿಸ್ತಾ ಇದೆ ಒನ್ ಸೈಕಲ್ ಕಾಣಿಸ್ತಾ ಇದೆ ಒಂದು ಬೈಕ್ ಕಾಣಿಸ್ತಾ ಇದೆ .

ಇದ್ ಒಂದು ಸ್ಕೂಲ್ ತರ ಕಾಣಿಸ್ತಾ ಇದೆ ಇಲ್ಲಿ ಫೌರ್ತೀನಿ ರೂಮ್ಸ್ ಕಾಣ್ಸ್ತ ಇದೆ ಫೌರ್ತೀನಿ ವಿಂಡೋಸ್ ಕಾಣ್ಸ್ತ ಇದೆ ಟೂ ಟ್ರೀಸ್ ಕಾಣ್ಸ್ತ ಇದೆ.

ಹಾಗೆ ಆ ಫೋರ್ ಸ್ಟೆಪ್ಸ್ ಕಾಣಿಸ್ತಾ ಇದೆ. ಆಕಡೆ ಫೋರ್ ಸ್ಟೆಪ್ಸ್ ಈಕಡೆ ಫೋರ್ ಸ್ಟೆಪ್ಸ್ ಟೋಟಲ್ ಏಟ್ ಸ್ಟೆಪ್ಸ್ ಕಾಣ್ಸತಾಯಿದೆ. ಅಹ್ ಮತ್ತೆ ಸೆವೆನ್ ಫಿಲ್ಲರ್ಸ್ ಕಾಣಸ್ತಾಯಿದೆ .

ಮತ್ತೆ ಅ-- ಸೆವೆನ್ ನಾರ್ಮಲ್ ಮೆನ್ ಇದಾರೆ ಅಲ್ಲಿ ಒಂದು ಕೆ ಜೀರೋ ಅಂತಹ ಕಾಣಸ್ತಾ ಇದೆ ಹಾಗೆ ದೂರದಲ್ಲಿ ಒಂದು ಅಪಾರ್ಟ್ಮೆಂಟ್ ಕಣಸ್ತ ಇದೆ ಮತ್ತೆ ದೊರದಲ್ಲಿ ಒಂದು ಬೈಕ್ ಇರೋತರ.

ಮತ್ತೆ ತುಂಬಾನೇ ಟಿರಿಸ್ ಕಾಣತಾ ಇದೆ ಒಂದು ಥೌಸಂಡ್ ಆಫ್ ಟ್ರೀಸ್ ಕಾಣ್ಸತ ಇದೆ ಮತ್ತೆ ಒಂದು ಅಪರ್ಟ್ಮೆಂಟ್ ಕಾಣಿಸುತ್ತ ಇದೆ ದೂರದಲ್ಲಿ ಅದ್ಕೆ ಕಡಿಮೆ ಅಂದ್ರೆ ಫಿಫ್ಟ್ನ್ಯ್ ವಿಂಡೋಸ್ ಇರಬಹುದು ಟೂ ಡೋರ್ಸ್ ಇರಬಹುದು.